ಇಬ್ಬರು ವ್ಯಕ್ತಿಗಳು ನಡೆದುಕೊಂಡು ಬರುತ್ತಿರುವ ದೃಶ್ಯ ಕಾಣಬಹುದಾಗಿದೆ.

ಮತ್ತು ಆದಲ್ಲಿ ಒಂದು ಸ್ಕೂಟಿ ಸಹ ನಿಂತಿದೆ.

ಮತ್ತು ಡೈನಿಂಗ್ ಟೇಬಲ್ ಅನ್ನು ನೋಡಬಹುದು.

ಲೆಮಿಂಗ್ ಅಂಗಡಿ ಆಗಿದ್ದು ಹಾಗೂ ಪಕ್ಕದಲ್ಲಿ--

ಮತ್ತು ಈ ಚಿತ್ರದಲ್ಲಿ ನಾಲ್ಕು ಸೀಟುಗಳು ಒಂದು ಸ್ವಿಚ್ ಬೋರ್ಡ್ ಹಾಗು ಸುತ್ತಲು ಗಾಜುಗಳು ಬಿಟ್ಟು--

ಕಾಂಪೊಡ್ ಅನ್ನು ಕಟ್ಟಿದ್ದಾರೆ ಮತ್ತು ಒಂದು ಸಿಂಟೆಕ್ಸ್ ಸಹ ನಾವಿಲ್ಲಿ ಕಾಣಬಹುದು.

ಹಾಗೂ ಈ ಮನೆಯ ಬಣ್ಣ ಗ್ರೀನ್ ಮತ್ತು ಎಲ್ಲೋ ಬಣ್ಣದಲ್ಲಿದೆ.

ಮತ್ತು ಸುತ್ತಲೂ ಕಿಟಕಿಗಳು ಮತ್ತು ಬಾಗಿಲುಗಳನ್ನು ಕಾಣಬಹುದಾಗಿದೆ.

ಮತ್ತು ಹೊರಗಡೆ ಎರಡು ಗೊಂಬೆಗಳು ಸಹ ನಿಂತುಕೊಂಡಿವೆ.

ಮತ್ತು ತಾಜ್ಮಹಲ್ ಫೋಟೋ ಸಹ ಇದೆ.

ಹಾಗು ಮೆಟ್ಟಿಲುಗಳ ಒಂ ಒಂದೇ ಮೆಟ್ಟಿಲಿನ ಮೇಲೆ--

ಮತ್ತು ಮೆಟ್ಟಿಲು ಪಕ್ಕದಲಿ ಒಂದು ಕ ಸ್ಟೀಲ್ ಸಹ ಇದೆ.

ಮತ್ತು ಮೇಲ್ಗಡೆ ಲೈಟ್ಸ್ ಗಳನ್ನು ಕಾಣಬಹುದು ಹಾಗೂ.

ಹಾಗೂ ಇಲ್ಲಿ ಒಂದು ಬೋಟ್ ಸಹ ನಿಂತಿದೆ.

ದೊಡ್ಡದಾದಂತಹ ಕಲ್ಲು ಬಂಡೆ ಗುಡ್ಡವನ್ನು ಕಾಣಬಹುದು

ಮತ್ತೆ ಇದು ಒಂದು ಬ್ಯಾಂಕ್ ಆಗಿದ್ದು ಪಕ್ಕದಲ್ಲೇ ಏ_ಟಿ_ಎಂ ಮಷೀನು ಸಹ ಇದೆ.

ಚಿಕ್ಕ ಚಿಕ್ಕ ಸಿಮೆಂಟಿನ ತಗಡುಗಳನ್ನು ಕಾಣಬಹುದಾಗಿದೆ.

ಮತ್ತು ಇದರಲ್ಲಿ ಹಲವಾರು ಬಗೆಯ ಬ್ರಾಂಡೆಡ್ ಮದ್ಯಪಾನಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ.

ಮತ್ತು ಮೇಲ್ಗಡೆ ಒಂದು ಫ್ಯಾನ್ ಸಹ ನಾವು ಕಾಣಬಹುದು.

ಕ್ಕ ಸಿಕ್ಕ ಕಪಬೋರ್ಡ್ ಗಳ ಮೇಲೆ --

ಜೀರಾ ಸೋಡ ಹಾಗು ಇಲ್ಲಿ ಹೀಗೆ--

ಕಾಜುಗಳಲ್ಲಿ ಇಟ್ಟಿರುವ ಸ್ವೀಟ್ಸ್ ಗಳನ್ನು ಕಾಣಬಹುದು.